ಸೀನರಿ ಇದೆ ಅದರ ಮೋಡದ ಸೀನರಿ ಆ ಮೋಡದ ಸೀನರಿ ಯಲ್ಲಿ ಇಬ್ಬರು ಹೆಂಗಸರು--

ಈ ಜಾಗವು ಒಂದು ಮಣ್ಣಿನಿ ಮಣ್ಣಿನ ರಸ್ತೆ ಮಣ್ಣಿನಿಂದ ಕೂಡಿದೆ.

ಈ ವನ್ಯಧಾಮದಲ್ಲಿ ಆಮ್ ಒಂದು ಕಾರ್ ಕಪ್ಪು ಕಾವ್ ಕಪ್ಪು ಬಸ್ ನಲ್ಲಿ ಜನಗಳು--

ಆ ಪ ಹಸಿರು ಆ ಪ ಒಬ್ಬರು ಆ ಕಾಫಿ ಕಲರ್ ಸ್ವೇಟರ್ ಹಾಕಿ ನಿಂತಿದ್ದಾರೆ. ಆ--

ಈ ಚಿತ್ರದಲ್ಲಿ ಒಂದು ಕೆನರಾ ಬ್ಯಾಂಕ್ ಆ ಕಾಣಿಸುತ್ತಿದೆ ಆ ಬ್ಯಾಂಕ್ .

ಹುಲ್ಲು ಕಾಣಿಸ್ತದೆ ಹಿಂದೆ ದೊಡ್ಡದಾದಂತಹ ಮರ ಆ ಸುತ್ತಮುತ್ತ ಮನೆಗಳು ಒಂದು ಇಟ್ಟಿಗೆ ಮನೆ ಒಂದು ಕಾಂಪೌಂಡ್ ಒಂದು ಬಿಳಿ ಮನೆ.

ನೀರ ನಡುವೆ ಕುಂತಿದ್ದಾರೆ ಹಾಗು ಆ ಕಲರ್ ಕಲರ್ ಆ ಹೇರ್ .]

ಈ ಚಿತ್ರದಲ್ಲಿ ಹಮ್ ಚಿತ್ರದಲ್ಲಿ ಒಂದು ಸರ್ಕಾರೀ ಸಂಸ್ಥೆಯಾಗಿದೆ ವಕೀಲೆ ಬಾಲಯ್ಯ ಎಂದು ರೆಕಾರ್ಡ್ ಸೆಕ್ಷನ್ ಎಂದು ಕಾಣಿಸುತ್ತದೆ ಅದೇ ಆರನೇ ನಂಬರ್ ಅದು .